ಘಟನೆಗಳನ್ನು ಸಾಗಬೇಕು. ಪೇಪರ್ ಪ್ರಿಂಟ್ ಮಾಡಿ ಪ್ರಿಂಟ್ ಕಲಿಸುತ್ತಾರೆ. ರಾತ್ರಿ ಹನ್ನೆರಡು ಘಂಟೆಗಳ ಬರುವಂತಿಲ್ಲ ನ್ಯೂಸ್ ಗಳನ್ನು ಪ್ರಿಂಟ್ ಮಾಡಿ ಬಿಟ್ಟು ಎಲ್ಲ ಮನೆಗೆ ಸಪ್ಲೈ ಹಾಕ್ತಾನ್.

ಗಿಡ ಮರ ಎಲ್ಲ ಇದಾವ ಅಕ್ಕ ಪಕ್ಕದಲಿ ತುಂಬ ಬ್ಯುಟಿಫುಲ್ ಆಗಿರುತ್ತೆ ಅಲ್ಲೆಲ್ಲ ಅಂತ ಪ್ಲೇಸ್ ಎಲ್ಲ ನೋಡಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಅಂತಾನೆ ಹೇಳ್ಬೋದು ತುಂಬ ಬ್ಯುಟಿಫುಲ್ ಆಗಿರುತ್ತೆ ಅಂತಾನೆ --

ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎಲ್ಲ ತುಂಬಾ ವೆಹಿಕಲ್ಸ್ ನಿಂತಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳಬಹುದು.